ನೋಡಿ ಫ್ರೆಂಡ್ಸ್ ನಾವು ಇವಾಗ ಬೆಳಗಾಂನಲ್ಲಿರುವಂತಹ ಒಂದು ಸಿಟಿಯಲ್ಲಿ ಇದ್ದೀವಿ --

ನಾವು ಜಿಮ್ಮಿಗೆ ಯಾಕೆ ಹೋಗ್ತಿವಿ ಫಿಟ್ನೆಸ್ ಆಗಿರುವುದಕ್ಕೆ ಮತ್ತೆ ಆರೋಗ್ಯವಾಗಿರುವುದಕ್ಕೆ ಜಿಮ್ ಗೆ ಹೋಗೋದಿಂದ ಸಿಕ್ಸ್ ಪ್ಯಾಕ್ ಬರುತ್ತೆ ಮತ್ತೆ ಸ್ಮಾರ್ಟ್ ಕೂಡ ಕಾಣಿಸ್ತೀವಿ ಜಿಮ್ಮಿಗೆ ಹೋಗಿ ಚೆನ್ನಾಗಿ ಕಾಣುತ್ತೆ --

ಹಲೋ ಫ್ರೆಂಡ್ಸ್ ನಾವು ಇವಾಗ ಬೆಳಗಾಂನಲ್ಲಿ ಇರುವಂತಹ ತುಂಬಾ ಫೇಮಸ್ ಆಗಿರುವಂತಹ ಸ್ಟೇಡಿಯಂನಲ್ಲಿ ಇದ್ದೀವಿ ಈ ಸ್ಟೇಡಿಯಂನಲ್ಲಿ ಫುಟ್ಬಾಲ್ ಹಾಡುತ್ತಿದ್ದಾರೆ ಹುಡುಗರೆಲ್ಲ ಕಾಂಪಿಟೇಶನ್ ಇದ್ದೆ ತುಂಬಾ ಚೆನ್ನಾಗಿ ಆಟ ಆಡುತ್ತಿದ್ದಾರೆ ಎರಡು ಟೀಮ್ ಅವರು ಕೂಡ ಯಾರು ವಿನ್ ಆಗ್ತಾರೆ ಅಂತ ಗೊತ್ತಿಲ್ಲ.

ಈ ಫೋಟೋ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ಸೋಶಿಯಲ್ ಮೀಡಿಯಾ ಆದಲ್ಲಿ ಅಪ್ಲೋಡ್ ಮಾಡಿದ್ರೆ ಲೈಕ್ ಕಮೆಂಟ್ಸ್ ತುಂಬಾ ಚೆನ್ನಾಗಿ ಸಿಗ್ತವೆ ತುಂಬಾ ಚೆನ್ನಾಗಿದೆ. ಈ ಫೋಟೋ ಕೂಡ--

ಹಲೋ ಫ್ರೆಂಡ್ಸ್ ನಾವು ಈಗ ಒಂದು ಜಿಮ್ಮಿಗೆ ಬಂದಿದೀವಿ ಇದು ಫೇಮಸ್ ಆಗಿರುವಂತ ಜಿಮ್ ತುಂಬಾ ಚೆನ್ನಾಗಿ ಇದೆ ಈ ಜಿಮ್ ಗೆ ನೀವು ಒಂದ್ಸಲ ವಿಸಿಟ್ ಕೊಡಿ ತುಂಬಾ ಯಾಕಂದ್ರೆ ಜಿಮ್ ಗೆ ಹೋಗೋದಿಂದ ನಮಗೆ --

ಫ್ರೆಂಡ್ಸ್ ನೀವು ಇಲ್ಲಿ ನೋಡಿದಿರಾ ಇದು ಒಂದು ಹಳೆ ಕಾಲದ ಕಲ್ಲಿನಿಂದ ಮಾಡಿರುವಂತಹ ಒಂದು ದೊಡ್ಡ ಬಾಗಿಲು --